ನಾವು ಮುಂಚೆ ನಿಮ್ ಬದಿ ಮನೆಯಲ್ಲಿ ಇದ್ವಲ್ಲ ಬಾಡಿಗೆಗೆ. ಹೋ ಹೌದಾ, ನಿನ್ಗೆ ಹೇಗೆ number ಸಿಕ್ಕಿದು?

number ಅವ್ರು ಆಚೆ ಮನೆ ಉಂಟಲ್ಲ ಅವ್ರತ್ರ ತಗೊಂಡದ್ದ, ನಂಗೊಂಚೂರ್ ನಿನ್ನತ್ರ ಮಾತಾಡ್ಲಿಕ್ಕಿತ್ತು ಅದಕ್ಕೆ call ಮಾಡಿದ್ದು ನಾನು, free ಇದ್ದೀಯಾ?

ನಂಗೊಂದ್ ಸ್ವಲ್ಪ ಕೃಷಿ, ನೀವೆಲ್ಲ ಕೃಷಿ ಎಲ್ಲ ಮಾಡ್ತೀರಲ್ಲ ಮನೇಲಿ?

ನಂಗೊಂದ್ ಸ್ವಲ್ಪ ತರ್ಕಾರಿ ಎಲ್ಲ ಬೇಕಿತ್ತ.

ತರ್ಕಾರಿ ನೀವು ಯಾವ್ ಯಾವುದೆಲ್ಲ ಮಾಡ್ತೀರಿ? ಅದು ಹೀರೆ ಅದ್ದು ಮತ್ತೆ, ಬೆಂಡೆ.

ನಂದೊನ್ದು ಪೂಜೆ function ನಿಗೊಂಚೂರ್ ತರ್ಕಾರಿ ಎಲ್ಲ ಬೇಕಿತ್ತು, ಇಲ್ಲಿ ಸ್ವಲ್ಪ ಪಿರಿಯ rate ಎಲ್ಲ.

ಸ್ವಲ್ಪ ಕಡಿಮೆ ಮಾಡಿ ಕೊಡ್ಬೋದ ಅಂತ ಕೇಳಿಕ್ಕೆ phone ಮಾಡಿದ್ ನಿಂಗೆ.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

ಒಂದು, ಬೆಂಡೆ ಒಂದು ಎರಡು kg ಸಿಗ್ಬೋದಾ?

ಎಂತ ಹೇಳಿದ್ ನೀನು?

ತೊಂಡೆಕಾಯಿ ಈಗ ಬೆಳ್ಸಿದ್ದಷ್ಟೆ ಅದಾಗ್ಬೇಕಿನ್ನು.

ಹಾ, ನಿನ್ಗೆ ಯಾವಗಕ್ಕೆ.

ನಂಗೊಂದು ಹಿರೇಕಾಯಿ ಒಂದು kg.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

ಮತ್ತೆ ಬೆಂಡೆಕಾಯಿ ಒಂದು ಎರಡು kg ಬೇಕು.

ಇವತ್ತೀಗ ಒಂದ್ ತಾರೀಖಿಗಲ್ಲ, ನಂಗೊಂದು ಏಳ್ ತಾರೀಖ್ ಹಾಗೆ ಬೇಕು. ಹಾ, ಆಗ ತೊಂಡೆಕಾಯಿ ಕೂಡ ಆಗ್ಬೋದು.

ಏಳ್ ತಾರೀಖ್ ಸಾಯಂಕಾಲ ನನ್ಗೆ ಬೇಕು, ಒಂದು ಐದು ಗಂಟೆ ಹೊತ್ತಿಗೆ ಬೇಕು ನಮ್ಗನ್ದ್ರೆ ಎಂಟು ತಾರೀಖಿಗೆ function ಇತ್ತು.

ನಾನ್ ತಗೊಂಡ್ ಹೋಗ್ಲಿಕ್ಕೆ ಬರ್ಬೇಕಾ? ಇಲ್ಲಾದ್ರೆ ನೀವು ಬಸ್ಸಲ್ಲಿ parcel ಮಾಡ್ತೀರಾ ಉಡುಪಿಗೆ?

ಅದು ಎಂತ ಅಂತ ಕೇಳಿ ನಾನು phone ಮಾಡ್ತೇನೆ ನಿನ್ಗೆ, ನಂಗೊಂದು ಒಟ್ಟಿಗೆ rate ಎಲ್ಲ ಎಷ್ಟಾಗ್ತದೆ ಅಂತ ಒಂದು, rate ಎಲ್ಲ ಬರ್ದಿಟ್ತೀಯ ಎಷ್ಟಾಗ್ತದೆ ಅಂತ.

ಅದು ಹಾ ಹೇಳ್ತೇನೆ ಕಡಿಮೆ ಮಾಡ್ತೇನೆ ನಿನ್ಗೆ.

ಮುಳ್ಳುಸೌತೆ ಈಗ ಇಲ್ಲ ಅದು, ಅದು ಒಂದು ಇನ್ನು ಎರಡ್ ಮೂರು ತಿಂಗ್ಳು ಬಿಟ್ಟು start ಮಾಡುದು ಅದನ್ನು.

ಮತ್ತೆ ಈ ಸೊಪ್ಪು ಎಲ್ಲ ಮಾಡುದಿಲ್ವೇನೋ ಅಲ.

ಹಾಗಾದ್ರೆ ನಂಗದೆ ಹೀರೇಕಾಯಿ ಮತ್ತೆ ಬೆಂಡೆಕಾಯಿ ಕೊಡು, ಅದೇ ಇರುದ್ದಲ್ಲ.

ಮನೇಲೆಲ್ಲ ಆರಾಮಿದ್ದೇವೆ, ನೀವು? ನಾವುಸ ಆರಂ, ನೀನೀಗ ಎಂತ ಮಾಡ್ತಿದ್ದಿ?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

ಆಯ್ತಾಗಾದ್ರೆ ನಂಗೆಂತ ಅಂತ ಒಂದು, ಉಂಟಾ ಇಲ್ವಾ ಅಂತ ಎಂತ ಹೇಳಿ ಒಂದು ಮತ್ತೆ call ಮಾಡ್ತೀಯ ನಾಳೆ ಮಿನಿ.

ಹಾ hello ಶ್ವೇತಾ, hai ಹೇಗಿದ್ದೀರಾ? ಹಾ hello ಹುಷಾರಿದ್ದೇನೆ, ನೀವ್ ಹೇಗಿದ್ದೀರಾ? ಹಾ ನಾನ್ ಆರಾಮಿದ್ದೇನೆ, ನೀವ್ ಮತ್ತೆ ಎಲ್ಲ.

ಮತ್ತೆ ಹೇಳ್ಬೇಕು, ಎಲ್ಲ ಹೇಗ್ ಆಗ್ತಾ ಉಂಟು. ಹ college ಪರವಾಗಿಲ್ಲ, ಒಳ್ಳೇದಾಗ್ತದೆ.

ನೀವ್ ಈಗ ಎಂತ ಕಲಿತ ಇರುದು ಅಂತ ಹೇಳಿದ್ರಿ ನೀವ್? ನಾ~ ನಾನ್ ಎಂತ ಹೇಳಿದ್ರೆ B.sc ಈಗ final year .

ಹಾ ಎಲ್ಲ ಹೇಗೆ ಆಗ್ತಾ ಉಂಟು? ಹಾ ಪರವಾಗಿಲ್ಲ, jolly ಆಗ್ತದೆ ಇವಾಗ .

ಹಾ, ಹಾಗೆ.

College life ಹೇಗೆ ಉಂಟು? ಪರ್ವಾಗಿಲ್ವ. ಆ school ಗಿಂತ ತುಂಬಾ jolly ಅಂದ್ರೆ, school ಹೇಳುದ್ ಬೇಡ ಅಂದ್ರೆ . ಅಂದ್ರೆ ಅಷ್ಟು ನಮ್ಮದು knowledge ಅಂತ ಇರುದಿಲ್ಲ ಅಲ college ಅಂತ ಆಗುವಾಗ friends ಎಲ್ಲ ತುಂಬಾ ಜಾಸ್ತಿ ಸಿಗ್ತಾರೆ ಮತ್ತೆ. ತಿರ್ಗಾಡಲಿಕ್ಕೆ trip ಹೋಗೋದು, ಮತ್ತೆ jolly ಮಾಡ್ತಾ ಇರ್ತೇವೆ, ಮಂಗ್ಳೂರ್ ಅಲ .

ಅದು school ಗಿಂತ ಆಗ್ಬೋದು ಹೇಳಿ . ಹಾ ಆಗ್ಬೋದು ಅಂತ ಅಂದ್ರೆ school ದ್ದು life ಬೇರೆ ಅದು.

Compare ಮಾಡ್ಲಿಕ್ಕೆ ಆಗುದಿಲ್ಲ, school life super ಇರ್ತದೆ.

ಹಾಗೆಂತ ಹೇಳಿ college life ಬಿಡ್ಲಿಕ್ಕೆ ಆಗುದಿಲ್ಲ .

ಆ ಒಂದ್ ಸ್ವಲ್ಪ experience ಜಾಸ್ತಿ college life ಅಲ್ಲಿ.

NSS ಮತ್ತೆ ಇದ್~ ಇದ್ರಲ್ಲಿ ಎಲ್ಲ ಇರ್ತದೆ ಅಲ. NCC ಅದ್ರ . ಹಾ NCC ಇಲ್ಲ NSS ಅಲ್ ಇದ್ದೇನೆ.

ಮತ್ತೆ ಇದು NGO ದಲ್ಲಿ member ಹಾಗಾಗಿ.

ಎಲ್ಲ ಒಟ್ಟಿಗೆ ಆಗುವಾಗ ಒಳ್ಳೇದಾಗ್ತದೆ.

ಮೊನ್ನೆ ಜಾಂಬುರಿ ಎಲ್ಲ ಇತ್ತಲ್ಲ ಅದಕ್ಕೆ ಹೋಗಿದ್ರಾ? ಜಾಂಬೂರಿಗೆ ಹೋಗಿದ್ದೆ ನಾನು, ಅಂದ್ರೆ college ಇಂದ ಹೋದದ್ ಅಲ್ಲ, ನಾವ್ ಬೇರೆ friends ಜೊತೆ ಹೀಗೆ ಹೋದದಷ್ಟೇ.

ಹಾ ಹಾಗೆ, ನಾನ್ ಇರ್ಲಿಲ್ಲ ಆ ದಿವ್ಸ. ಹಾ ಅಲ್ಲಿದೆಲ್ಲ ಹೇಗಿತ್ತು? . ಹಾ ಅಲ್ಲಿ, ಅಲ್ಲಿ super ಇತ್ತು ಜಾಂಬೂರಿ ನೀವ್ ಹೋಗ್ಲಿಲ್ವಾ? ಹಾ ನಾ college ಇಂದ ಹೋಗಿದ್ದೆ.

Science, science model competition ಇತ್ತಲ್ಲ.

ಹಾ, ಅದಕ್ಕೆ ಹೋಗಿದ್ದೆ four days . ಹಾ okay okay ನಾನ್ ಹೋಗಿ ಬಂದೆ ಅಷ್ಟೆ.

ಹಾ ಹಾಗೆ, college day ಎಲ್ಲ ಆಯ್ತಾ? college ಅಲ್ಲಿ.

College day ಇಲ್ಲ ಆಗ್ಬೇಕು ಅಷ್ಟೆ ನಮ್ಗೆ next ಒಂದು three months ಆಗ್ಬೋದಾ ಅಂತ ಇನ್ನುಸಾ ಉಂಟು. ಹೌದಾ, ನಮ್ಮದು ಆಯ್ತು ಮುಗೀತು ಮೊನ್ನೆ ಮೂವತ್ತೊಂದಕ್ಕೆ.

ಹಾ new year ಗೆ ಅದೆ ಗಮ್ಮತ್ತು ನಮಗೆ .

ಮತ್ತೆಂತ ಹೇಳ್ಬೇಕು, exams ಎಲ್ಲ ಆಗ್ತಾ ಉಂಟಾ ಆಯ್ತಾ ಈಗ?

Exams ಇನ್ನು ಉಂಟು sixteenth ಇಂದ start ಅಂತೆ internals second .

ಮತ್ತೆ sem February ಇಂದ start , ಮತ್ತೆ ನಿಮ್ಗೆಲ್ಲ start ಆಗಿದಾ? ಇಲ್ಲ start ಆಗ್ಬೇಕು ಅಷ್ಟೆ ನಮಿಗ್ ಕೂಡ.

ನಮಿಗೆ ಅದೇ ಜನವರಿ ನಂತರ internals ಆಗ್ಬೇಕು ಅಷ್ಟೇ ಒಂದು.

ಹಾ ನಮಗೆ February ಅಲ್ಲಿ sem start ಆಗ್ತಾ ಉಂಟು . ಹೌದಾ okay okay next ಎಂತ ಮಾಡುವ plan college ಮುಗ್ದ ಮೇಲೆ? ನಾನು M.sc ಮಾಡುವ ಅಂತ ಇದ್ದೇನೆ . ಹೌದಾ ಅದೇ MBA~ MBA ಮಾಡುವ ಅಂತ. ಹಾ ಅದು ಒಳ್ಳೆ scope ಉಂಟಲ್ಲ MBA ಗೆ. ಹೌದೌದು ಹೌದು ಸರಿ okay ಹಾಗಿದ್ರೆ ಒನ್ನೊಂದ್ಸಲ ಮಾತಾಡುವ okay okay .